ಯಾ ಕಲ್ಲಿನಿಂದ ಕೆತ್ತಿರುವ ಗೋಪುರ ವನ್ನು ನೋಡಬಹುದು . ಇದು ಹೆಚ್ಚು ಕಡಿಮೆ ಕಲ್ಲುಗಳಲ್ಲಿ ಕೆತ್ತಿರುವ ಗೋಪುರ ಎನ್ನಬಹುದು.

ಯಾ ಕಲ್ಲಿನಿಂದ ಕೆತ್ತಿರುವ ಗೋಪುರವನ್ನು ನೋಡಬಹುದು . ಇದು ಹೆಚ್ಚು ಕಡಿಮೆ ಕಲ್ಲುಗಳಲ್ಲಿ ಕೆತ್ತಿರುವ ಗೋಪುರ ಎನ್ನಬಹುದು.

ಹಾಗೆ ಇವರು ಗಮ್ಮು ಫೆವಿಕ್ವಿಕನ್ನು ಇಡ್ಕೊಂಡಿದ್ದಾರೆ ಹಾಗೆ ಪೈಂಟ್ ಚಾರ್ಟ್ ಸಹ ಇಡ್ಕೊಂಡಿದ್ದಾರೆ. ಹಾಗೆ--

ಈ ಸ್ಕೂಲ್ ಮುಂಭಾಗದಲ್ಲಿ ನೀವು ಗಮನಿಸಬಹುದು ಸ್ಕೂಲ್ ಬ್ಯಾಗ್ಗಳು ಹೆಚ್ಚು ಕಡಿಮೆ ಒಂದು --

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಒಂದ್ ಸ್ವಿಮಿಂಗ್ ಫುಲ್ನ ನೋಡಬಹುದು.

ಇದರ ಮುಂಭಾಗದಲ್ಲಿ ನೀವು ಎರಡು ಮಂಚವನ್ನು ನೋಡಬಹುದು.

ಇದರಲ್ಲಿ ನೀ ನಿಂತು ವೀಕ್ಷಿಸಲು ಸೇತುವೆಯನ್ನು ಸಹಿತ ನೀವು ನೋಡಬಹುದು ಇದು ತುಂಬ ದೊಡ್ಡದಾಗಿದೆ ಹಾಗೆ ಸುತ್ತಲು--

ಈ ಕಡೆ ಒಂದು ನಾಲಕು ಜನ ಕೂತಿರುವುದನ್ನು ನಿಂತಿರುವುದನ್ನು ಗಮನಿಸಬಹುದು ಸುತ್ತಲು--

ಈ ಕಡೆ ಒಂದು ನಾಲಕ್ಕು ಜನ ಕೂತಿರುವುದನ್ನು ನಿಂತಿರುವುದನ್ನು ಗಮನಿಸಬಹುದು ಸುತ್ತಲು --

ಹಾಗೆ ಸುತ್ತಲು ದೊಡ್ಡ ದೊಡ್ಡ ಬಿಲ್ಡಿಂಗ್ಗನ್ನು ನೋಡಬಹುದು ಹಾಗೆ ಇದು--

ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಬಹುದು.

ತಾ ಕರ್ನಾಟಕ ಸಾರಿಗೆ ನಿಗಮ ಹಾಗು ಇದರಲ್ಲಿ ರಾಜಹಂಸ ಬಸ್ಸನ್ನು ಗಮನಿಸಬಹುದು ಹಾಗೆ --

ಅದರ ಹಿಂಭಾಗ ಒಂದು ದೊಡ್ಡ ಬಿಲ್ಡಿಂಗ್ಗನ್ನು ನೋಡಬಹುದು.

ಅದರ ಹಿಂಭಾಗ ಒಂದು ದೊಡ್ಡ ಬಿಲ್ಡಿಂಗ ನ್ನ ನೋಡಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ನೀವು ಕೋಟಕ್ ಮಹೇಂದ್ರ ಬ್ಯಾಂಕನ್ನು ನೋಡಬಹುದು.

ಹಾಗೆ ಇದರ ಹಿಂಭಾಗ ಬಂಡೆ ಕಲ್ಲುಗಳನ್ನು ಗಮನಿಸಬಹುದು.

ಹಾಗು ಅದರ ಹಿಂಭಾಗ ಕಾರನ್ನು ಗಮನಿಸಬಹುದು ಅದರ ಹಿಂಭಾಗ ನೀವು --

ಹಾಗೆ ಇದರ ಸುತ್ತ ಮುತ್ತ ಕವರ್ಗಳನ್ನು ಸಹಿತ ನೀವು ಗಮಣಿಸಬಹುದು.

ಹಾಗೆ ಇದರ ಸುತ್ತಮುತ್ತ ಕವರ್ಗಳನ್ನು ಸಹಿತ ನೀವು ಗಮನಿಸಬಹುದು.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ಇದೊಂದು ಚಾಟ್ ಸೆಂಟರ್ ಅಂತ ಹೇಳಬಹುದು.

ಹಾಗೆ ಸುತ್ತಮುತ್ತಲು ನೋಡಬಹುದು ನೀವು ಚಿಕ್ಕ ಚಿಕ್ಕ ಗಿಡಗಳನ್ನು ನೆಟ್ಟಿದ್ದಾರೆ ಇದು ತೆಂಗಿನ ಮರ ಅಂತ ಹೇಳಬಹುದು.

ಇದು ಇನ್ನು ಚಿಕ್ಕ ಚಿಕ್ಕ ಸಸಿಗಳು ಅಂತ ಹೇಳಬಹುದು ಹಾಗೆ ಈ ಸೀಬೆಕಾಯಿ ತುಂಬ ಚೆನ್ನಾಗಿ ಇದೆ ತುಂಬ ದಪ್ಪದ್ದಾಗಿದೆ.

ಎರಡು ಅಂಗಡಿಗಳನ್ನು ಗಮನಿಸಬಹುದು ಅದರ ಹಿಂಭಾಗದಲ್ಲಿ ಜನ ಓಡಾಡುತಿರುವುದನ್ನು ನೀವು ಸಹಿತ ಗಮನಿಸಬಹುದು.

ಹಾಗೆ ಇದು ದೊಡ್ಡದಾಗಿ ಸ್ಟೇಜ್ ಸಹಿತ ಹಾಕಿದ್ದಾರೆ.

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ --

ಅದನ್ನು ಸಹಿತ ನೀವು ಗಮನಿಸಬಹುದು ಹಾಗೆಯೆ ಅದರ ಮುಂಭಾಗದಲ್ಲಿ ಒಂದು ತುಂಬ ದೊಡ್ಡ ಬಿಲ್ಡಿಂಗ್ಗನ್ನು ನೀವು ಗಮನಿಸಬಹುದು.

ದಾರೆ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಫೋಟೋ ಫ್ರೇಮ್ಸ್ ಕಾಣಿಸಲು ಬರುತ್ತಿದೆ ಮತ್ತು ಈ ಹೋಟೆಲ್ --

ಇಲ್ಲಿ ಮರಗಳಿವೆ ಮಣ್ಣಿನ ಗುಡ್ಡಗಳು ಕೂಡ ಇವೆ.

ಇಲ್ಲಿ ಮರಗಳಿವೆ ಮಣ್ಣಿನ ಗುಡ್ಡಗಳು ಕೂಡ ಇವೆ.

ಹಾಗೆ ಸುತ್ತಲೂ ಖಾಲಿ ಜಾಗವನ್ನು ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಒಂದ್ ಮೂರ್ ನಾಲಕು ಹ್ಮ್ ಹ್ಮ್ ಮೊಸಳೆಗಳನ್ನು ಗಮನಿಸಬಹುದು .

ಇದರಲ್ಲಿ ಟೊಮೆಟೊ ಹಣ್ಣು ಎಲೆ ಕೋಸು ಬಾಳೆಹಣ್ಣು ಹಾಗೆ ಚಿಕ್ಕ ಚಿಕ್ಕ ಆಪಲ್ಗಳು ಈರುಳ್ಳಿ --

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ನೀವು--

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಇದೊಂದು ಕಟ್ಟಿಂಗ್ ಶಾಪ್ ಅಂತ ಹೇಳಬಹುದು ಇದರಲ್ಲಿ--

ಇಲ್ಲಿ ನಾನು ನೋಡುತಿರುವ ಒಂದು ಪಾರ್ಕ್ ಅಲ್ಲಿ ಎಲ್ಲಾ ತರದ ಗಿಡಗಳು ಕಾಣಿಸ್ತಾ ಇದೆ ಮರಗಳಿದೆ ಯಾರೋ ಒಬ್ಬರು ನೀರ್ ಹಾಕ್ತಾಯಿದರೆ ಗಿಡಗಳಿಗೆ ಏನೋ ಬರ್ದಿದ್ದಾರೆ --

ಜನ ತುಂಬ್ ಹೋಗ್ಬಿಟ್ಟಿದ್ದಾರೆ ಹಾಗೆ ಇದು ವೈಟ್ ಕಲರ್ ಕಾರ್ ಅಲ್ ಇದೆ .

ಆದು ಜನ್ಗಳಿಗ್ ಒಂತರ ಅನುಕೂಲನೇ ಅಂತ ಹೇಳ್ಬೋದು ಬಿಸ್ಲಲ್ಲಿ ಹೊಗ್ ಬಂದೋರಿಗೆ ಸುಸ್ತಾದ್ರೆ --

ನಾನು ನೋಡಿದ ಫೋಟೋ ಪ್ರಕಾರ ಈ ಫೋಟೋದಲ್ಲಿ ನೀವು ಗಮನಿಸಬಹುದು ಡೆಕೋರೇಷನ್ ಮಾಡಿದ್ದಾರೆ ಇದು ಮದುವೆ ಮಂಟಪದಲ್ಲಿ--

ಹಾಗೆ ಹಿಂದೆಗಡೆ ಬಸ್ಸು ಬಸ್ಸಿನ ಹಿಂದೆ ನೆಡೆದುಕೊಂಡು ಹೋಗುತ್ತಿರುವುದನ್ನು ನೀವು ಗಮನಿಸಬಹುದು.

ಇದರಲ್ಲಿ ಲೈಟಿಂಗ್ಸ್ ಸಹಿತ ಬಿಡುತ್ತಾರೆ ಹಾಗೆ ಸೂರ್ಯನ ಕಿರಣಗಳನ್ನು ಗಮನಿಸಬಹುದು.

ಇದರಲ್ಲಿ ಲೈಟಿಂಗ್ ಸಹಿತ ಬಿಡುತ್ತಾರೆ ಹಾಗೆ ಸೂರ್ಯನ ಕಿರಣಗಳನ್ನು ಗಮನಿಸಬಹುದು.